ಮನೆ ವಿವೇ ಕಾನಂದರ ಬಗ್ಗೆ ತಿಳ್ಕೊಂಡಿವಿ ಮೇಲಿಂದ್ ಮೇಲೆ ಹೋಟೆಲ್ ಎಲ್ಲ ಅವ್ನ್ --

ಅವು ಬಿಜನೆ ಪೂಜೆ ಮಾಡ್ಕೊಂಡ್ ಬರ್ತಿವಿನಮಗೆ ಅಲ್ಲೊಂದು ಅಧ್ಯಾತ್ಮಾಕ ಶಕ್ತಿ --

ಹೋಗಿರ್ತಿವಿ ನೋಡಿರ್ತೀವಿ ಪಸಂದ್ ಬಂದಿದಲಿ ಎಲ್ಲ ಮಕ್ಕಳಿಗ್ ತಗೊಂಡ್ ಬರ್ತೀವಿ ತುಂಬಾ ಚೆನ್ನಾಗಿ ಇರುತ್ತ್ತದೆ.

ಇಲ್ಲಿ ಬಜ್ಜಿ ಮಿರ್ಚಿ ಬಜ್ಜಿ ಕಂದಾ ಬಜಿ ತುಂಬಾ ಚೆನ್ನಾಗಿ ಇರುತ್ತೆ.

ನಮ್ಗ್ ಅಂತ ಹೇಳಕ್ ಬರ್ಲಿಲ್ಲ ಆಡೋವಾಗ ನೋಡಿ ಖುಷಿ ಪಟ್ವಿಇಷ್ಟೇ ಸ್ವಿಮ್ಮಿಂಗ್ ಫೂಲ್ ಅಂದ್ರೆ ಚೆನಾಗಿರುತ್ತೆ.

ಅಂದ್ರೆ ಎಲ್ಲ ಡಬ್ಬಿಗಳು ಕೂರಿಸಿ ದೊಡ್ಡ ಒಂದು ಎಂಜಿನ್ ಹಾಕಿ ದೊಡ್ಡ ಡಬ್ಬಿ ಮಾಡ್ತಾರಾ ಅದ್ರಿಂದ ಎಲ್ಲ ಮಮಕ್ --

ನಾವು ಎಲ್ಲಿ ಹೋದ್ರು ಕಾರ್ ಮಾಡ್ಕೊಂಡ್ ಹೋಗಿರ್ತಿವಿ ತುಂಬಾ ಚೆನ್ನಾಗಿ ಇರುತ್ತೆ ಅದ್ರ ಪ್ರವಾಸ.

ಎಲ್ಲ ಇಲ್ಲಿಗ್ ಹೋಗ್ತಾರಾ ತುಂಬಾ ಒಳ್ಳೆ ವಾತಾವರಣ ಇದ್ದು ಎಲ್ಲ -

ಗುಡ್ಡ ಅಂದ್ರೆ ಬರೇಕಲ್ಲಿನ ಗುಡ್ಡ ಇರ್ತಾವ.

ಬೋಟ್ ಕಲರ್ ಹಾಕೊಂಡು ಅದು ನೀರಿನ ಮೇಲೆ ಸಮುದ್ರದ ಮೇಲೆ ಬಂದು ಒಂದು ಛಾಯಾ ಬಿತ್ತು--